ಇದು ಸುಪ್ರದರ್ಶನದ ಒಂದು ಜಾಗ ವತ್ತೂ ಪ್ರದರ್ಶನದ ಜಾಗದಲ್ಲಿ ಸುಮಾರು ಜನರು ಬಂದು ನೆರೆದಿದ್ದಾರೆ ಇಲ್ಲಿ ಆರು ಜನರು ಸುಮಾರು ತರಹದ ಆಟವನ್ನು ಆಡುತ್ತಿದ್ದಾರೆ ಕೆಲವರು ಛಾಯಾಚಿತ್ರಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ.

ಎಲ್ಲರೂ ಬಂದು ಅಲ್ಲಿ ಆ ಜಿಮ್ನ ಉದ್ಘಾಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಹಾಗು ಇನ್ನು ಮಿಕ್ಕ ಕೆಲವರು--

ಇದೊಂದು ಗ್ರಾಮ ಪಂಚಾಯಿತಿಯ ಕಚೇರಿಯಾಗಿದೆ ಹೆಸರು ಅಬ್ದುಲ್ ಹಾಜಿ ಸಾಬ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್ ಎಂಬ ಸಂಘದ ಒಂದು ಸುತ್ತಲಿನ ವಾತಾವರಣದ ಒಂದು ಚಿತ್ರಣವಾಗಿದೆ ಇದು.

ಯಾರು ರಸ್ತೆ ನಿಯಮದ ಪಾಲನೆ ಮಾಡುವುದಿಲ್ಲ ಅವರಿಗೆ ದಂಡನೆ ವಿಧಿಸಲಾಗುತ್ತದೆ.